ಒಂದು ಮನೆ ಐತಿ ಆ ಮರದ ಕೆಳಗಡೆ ಒಂದು ಟೇಬಲ್ ಐತೆ ಟೇಬಲ್ ಕೆಳಗಡೆ ಬಟ್ಟೆನು ಜೋಡ್ಸಿದ್ದಾರಾ ಶರ್ಟಗಳು ಟಿ ಶರ್ಟಗಳು ಎಲ್ಲ--

ವೈಟ್ ಕಲರ್ ಟ್ರೇ-ಚೇಯರ್ಸ್ಸು ಇದೆ ಚಾಕ್ಲೆಟ್ ಕಲರ್ಸ್ ಟೇಬಲ್ ಇಟರ್ ರೂಮ್ ಎಲ್ಲಾ ವೈಟ್ ಕಲರ್ ಅಲ್ಲ ಐತೆ ಬಾಕ್ಸ್ ಇಟ್ಟ್ ರಾ ಬುಕ್ಸ್ ಇಟ್ಟಾರಾ.

ನದಿ ಐತಿ ಅದ್ ತುಂಬಾ ದೊಡ್ಡಾಗಿರೋ ನದಿ ಐತಿ ಮತ್ತೆ ಅಲ್ಲಿ ಸೂರ್ಯ ಮುಳಗಾ ಕತ್ತಾನ ಆ ಸೂರ್ಯ ಮುಳುಗ್ತಿರೋ ಕಲರ್ರು ಸಕ್ಕತ್ತಾಗಿ ಕಾಣಿಸ್ತಿದೆ.

ಇದು ನಗರಾಭಿವೃದ್ಧಿ ಪ್ರಾಧಿಕಾರ ವಿಜಯ್ಪುರ್ ಅಂತೈತಿ ಇದು ದೊಡ್ಡಾಗಿ ಬಿಲ್ಡಿಂಗ್ ಐತಿ ಮತ್ತೆ ಅದು ಕಲ್ಲಿಂದ ಕಟ್ಟಿದೆಲ್ಲಾ ಐತಿ.

ಕೀಡುಕಿಗಳೆಲ್ಲ ಕಾಣುಸ್ತ ಇದ್ದಾವೆ ಮತ್ತೆ ಕೆಳಗಡೆ ಒಬ್ಬ ಮನುಷ್ಯ ಇದ್ದಾರೆ ಗಿಡಗಳಿವೆ.

ಅಲ್ಲಿ-ಅಲ್ಲಿ ಕಲ್ಲು ಉಹ್ ಮಣ್ಣು ಕಾಣುಸ್ತಿದೆ ಮತ್ತೆ ನೀರೆಲ್ಲ ಹಳದಿ ಹಸುರ್ ಕಲರ್ ಆಗಿದೆ. ದಡದಲ್ಲೆಲ್ಲ

ಇಲ್ಲೊಂದು ಸರ್ಕಾರ ಬಿಲ್ಡಿಂಗ್ ಐತೆ ಅಲ್ಲಿ ಇಬ್ಬ್ರು ನಿತ್ತು ಮಾತಾಡ್ತಿದ್ದಾರೆ ಹೊರಗಡೆ ಎಷ್ಟೋ ಕೊಂದು ಸಣ್ಣ್ ಸಣ್ಣ್ ಗಿಡಗಳ್ನು ನೆಟ್ಟಿದ್ದಾರೆ ಪಾಟ್ --

ಇದೊಂದು ಅಲ್ - ಅಮೀನ್ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಐತಿ ತುಂಬ ದೊಡ್ಡದಾಗಿರೊ ಬಿಲ್ಡಿಂಗು ಮತ್ತೆ ಅದು ಗ್ರೀನ್ ಕಲರ್ ಮತ್ತೆ ವೈಟ್ ಕಲರ್ ಬಿಲ್ಡಿಂಗ್ ಮಾಡಿಯಾರ.